ಇದರ ಪಕ್ಕದಲ್ಲಿ ಮ ವ್ಯಕ್ತಿಗಳು ಚಲಿಸುತ್ತಿದ್ದಾರೆ.

ಕೆಲವು ವಿದ್ಯುತ್ ವೈರ್ ಗಳು ಹಾದು ಹೋಗಿವೆ.

ಈತನ ಹಿಂದುಗಡೆ ಒಂದು ಫ್ಯಾನ್ ಇದೆ.

ಮುಂದಗಡೆ ಚಾ ಕಪ್ ಗಳು ಇರಿಸಿದ್ದಾರೆ.

ಅದರಲ್ಲಿ ಇನ್ನೂ ಮೀನುಗಳನ್ನು ಇರಿಸಿದ್ದಾರೆ ಐಸ್ ಕಡ್ಡಿ ಹಾಕಿ.

ಅದರಲ್ಲಿ ಹಲವಾರು ಮೆಟೀರಿಯಲ್ಸ್ ಗಳನ್ನು ಇಟ್ಟಿದ್ದಾರೆ.

ಇಲ್ಲಿ ಹಲವಾರು ವಿಧವಿಧವಾದ ತಿನಿಸುಗಳು ಕಾಣಬಹುದು.

ಅದರ ಪಕ್ಕದಲ್ಲಿ ಒಂದು ದೊಡ್ಡದಾದ ಶೆಡ್ಡು ಇದೆ.

ಒಂದು ಕೆಂಪು ಬಣ್ಣದ ಬಟನ್ ಹೊಂದಿದೆ.

ಅಂಗ್ಡಿಯ ಒಳಗೆ ಹಲವಾರು ವ್ಯಕ್ತಿಗಳು ಇದ್ದಾರೆ.

ಈ ಕಾಂಪೌಂಡ್ ಅನ್ನು ಕಲ್ಲಿನಿಂದ ಕಟ್ಟಿದ್ದಾರೆ.

ಇಲ್ಲಿ ಒಂದು ಎರಡು ಬೈಕ್ ಗಳನ್ನು ಪಾರ್ಕ್ ಮಾಡಿದ್ದಾರೆ.

ಕೆಲವು ಗಿಡಮೂಲಿಕೆಗಳು ಮತ್ತು ಸಸ್ಯಗಳನ್ನು ನೋಡಲು ಸಾಧ್ಯವಿದೆ.

ಇಲ್ಲಿ ಕೆಂಪು ಬಣ್ಣದ ಲೈಟ್ ಗಳು ಹಚ್ಚಿವೆ.

ಇದರ ಹಿಂದುಗಡೆ ಹಲವಾರು ದೊಡ್ಡ ದೊಡ್ಡ ಮರಗಳು ಕಾಣಿಸುತ್ತಿವೆ.

ಇಲ್ಲಿ ಸೈಕಲ್ ಗಳನ್ನು ಸ್ಟ್ಯಾಂಡ್ ಹಾಕಿದ್ದಾರೆ.

ಇಲ್ಲಿ ಹಂಡ್ರೆಡ್ ಪೈಪರ್ಸ್ ಎಂದು ಬಿಳಿ ಅಕ್ಷರದಿಂದ ಬರೆದರೆ ಅದನ್ನು ಕಪ್ಪು ಬಣ್ಣದ ಬೋರ್ಡ್ ಇದೆ.

ಅದರ ಪಕ್ಕದಲ್ಲಿ ಗ್ಲಾಸ್ ನಲ್ಲಿರುವ ಸರಾಯಿಗಳು ಕಾಣಿಸುತ್ತಿವೆ.

ಇಲ್ಲಿ ನೋಡಲು ಒಂದು ಚರ್ಚ್ ಕಾಣಬಹುದು ಇದರ ಮೇಲೆ ಒಂದು ಗಂಟೆ ಇದೆ.

ಇದು ಒಂದು ಟ್ರೈನ್ ರೂಪದಲ್ಲಿ ಕಾಣಿಸುತ್ತದೆ.

ಆದರೆ ಇದು ಟ್ರೇನ್ ಅಲ್ಲ ಒಂದು ಕಾರ್ ರೂಪದಲ್ಲಿ ಇದೆ.

ಇಲ್ಲಿ ಜಿ_ಕೆ ಆಗ್ರೋ ಎಂದು ಬರೆದಿದ್ದಾರೆ.

ಇದು ಒಂದು ದೊಡ್ಡದಾದ ರೂಲರ್ ಇದೆ.

ಅದರಲ್ಲಿ ಟಾನಿಕ್ಗಳು ಮತ್ತು ಗುಳಿಗೆಗಳನ್ನು ಬೇರೆ ಬೇರೆ ಇಟ್ಟಿದ್ದಾರೆ.

ಇದರ ಸುತ್ತಲು ಜಾಲಿ ಬೆಳೆದಿರುವುದನ್ನು ನೀವು ಕಾಣಬಹುದಾಗಿದೆ.

ಒಂದು ನಾಯಿ ಟೈಲ್ಸ್ನ ಮೇಲೆ ಮಕ್ಕೊಂಡಿದೆ.

ಇಲ್ಲಿ ಕಲ್ಲುಗಳಿಂದ ಮಾಡಲ್ಪಟ್ಟ ಒಂದು ದೊಡ್ಡ ರಸ್ತೆ ಕಾಣಿಸುತ್ತಿದೆ.

ಇಲ್ಲಿ ಇದರ ಮೇಲೆ ರನ್ನಿಂಗ್ ಮಾಡಬಹುದಾಗಿದೆ.

ಇದಕ್ಕೆ ಹಲವಾರು ಹಸಿರು ಬಣ್ಣದ ಚೇರು ಇರಿಸಿದ್ದಾರೆ.

ಇಲ್ಲಿ ಹಲವಾರು ಕೇಕ್ ಗಳನ್ನು ಒಳಗಡೆ ಇಟ್ಟಿದ್ದಾರೆ.

ಪಕ್ಕದಲ್ಲಿ ಒಂದು ದೇವರ ಗರ್ಭಗುಡಿ ಇದೆ.

ಇಲ್ಲಿ ಬೆಂಚ್ ಗಳನ್ನು ಮತ್ತು ಮುಂದಗಡೆ ಡೆಸ್ಕ್ ಅನ್ನು ಆಕಿದ್ದಾರೆ.

ಈ ಕಾರ್ ನ ಸಂಖ್ಯೆ ಕೆ_ಎ ಇಪ್ಪತೈದು ಎಂಸಿ ಮೂವತ್ತೊಂದು ಹತಂಬತ್ತು ಎಂದು ಬರೆದಿದ್ದಾರೆ.

ಇದನ್ನು ನಿಲ್ಲಿಸಲು ತಗಡುಗಳಿಂದ ಮಾಡಲ್ಪಟ್ಟಿರುವ ಸ್ಥಳದಲ್ಲಿ ನಿಲ್ಲಿಸಿದ್ದಾರೆ.

ಇದರ ಪಕ್ಕದಲ್ಲಿ ಒಂದು ಕ ಕಲ್ಲಿನ ಸ್ತಂಬ ಕಾಣಿಸುತ್ತಿದೆ.